ಒಂದು ಸಿಲ್ವರ್ ಕಾರ್ ಒಂದು ಬ್ಲಾಕ್ ಕಾರು ಒಂದು ಎರೆಡು ಮೂರು ವೈಟ್ ಕಾರ್ಸ್ ಇದೆ ರೆಸ್ಟೋರೆಂಟ್ ಗೆ ನಾವು ಏನಿಕ್ಕೆ ಹೋಗತ್ತಿವಿ ಅಂತ ಹೇಳಿದಾರೆ ಇದು ಫುಲ್ ತಿಂದು ಮಜಾ ಮಾಡೋಕೆ.

ಈ ಪಿಕ್ಚರ್ ಅಲ್ಲಿ ನಮಗೆ ಒಂದು ಮೈದಾನ ಕ- ಮೈದಾನ ಅಂದ್ರೆ ಕಾಲೇಜು--

ಕಾಲೇಜು ಮೈದಾನಗಳು ನಿಮಗ ಗೊತಿರಬಹುದು. ಯಾವತಾರ ಸರ್ಕಾರಿ ಮೈದಾನಗಾಳು ಯಾವತಾರ ಇರುತ್ತೆ ಅಂತ ಫುಲ್ ಮರಗಿಡಗಳು ಸು-ಸುತ್ತ ಗ್ರೀನ್ --

ಪಿಕ್ಚರ್ ನಲ್ಲಿ ಒಂದು ಬಿಲ್ಡಿಂಗ್ ನ ನೋಡಬಹುದು ಅಂಡ್ ಇಲ್ಲಿ ಒಂದು ದೊಡ್ದು ಹಾಲ್ ಇದೆ ಅಂದ್ರೆ ಆ ಕನ್ವೆನ್ಷನ್ ಹಾಲ್ ಥರ ಒಂದು ಫೀಲ್ಡ್ ಇದೆ ಅಂಡ್ ಸುತ್ತ ಮರಗಳು ಇದೆ ಅಂಡ್ --

ಅದು ನಿಮಗೆ ಗರ್ಲ್ಸ್ ಡಿಗ್ರಿ ಕಾಲೇಜು ಅಲ್ಲಿ ಬಾಯ್ಸ್ ಅಲೋ ಇರಲ್ಲ. ಬರೆ ಗರ್ಲ್ಸ್ ಮಾತ್ರ ಓದುಕೊಳೋಕೆ ಇರುತ್ತೆ. ನಿಮಗೆ ಕಾಣಿಸುತ್ತಾ ಇರೋ ಪ್ರಕಾರ ಒಂದು ಬೈಕ್ ಇದೆ ಲೇಚರೇರ್ಸ್ ಬರ್ತಾ ಬೈಕ್ ತಂದಿರ್ತಾರೆ ಇಲ್ಲಿ ನೀಳ್ಳ್ಸ್ಕೊಂತರೇ. ಅಂದ್ರೆ ಸುತ್ತಾ--